ಇದು ಸುಚಿತ್ ಬಾಕ್ಸ್ ಆಫೀಸ್ ಎಂಬ ಇದು --

ಅಹ್ ವಸ್ತಾದವರು ಹೇಳುವುದನ್ನು ಅವರು ಕೇಳ್ತಾ ಇದ್ದಾರೆ.

ಮತ್ತೆ ಕೆಲವ್ರು ಆಚೆ ಈಚೆ ಮಾಡ್ತರ್ --

ಇದು ಎ ಆರ್ ಶೆಟ್ಟಿ ಎಂಬ ಡೆಂಟಲ್ ಕಾಲೇಜ್ (. ಇಲ್ಲಿ. ಇಲ್ಲಿ ಡೆಂಟಲ್ ಲಿಸ್ಟ್ ಗಳಲ್ಲಿ ಇಲ್ಲಿ ಕಲಿತು ಒಳ್ಳೆ ಡೆಂಟಲ್ ಡಾಕ್ಟರ್ಸ್ ಆಗ್ತಾರೆ.

ಇದು ಗುಡ್ಡಿಸ್ ತರ ಅಯ್ತಿ ಈ ಒಂದು ಚಿತ್ರ ಅದು --

ಇದು ಯೆನಪೋಯ ಮೆಡಿಕಲ್ ಕಾಲೇಜಿನ ಅಕಾಡೆಮಿಕ್ ಬ್ಲಾಕ್ ಆಗಿದೆ ಇಲ್ಲಿ ಜಾತ್ರೆಗಳು --

ಇದು ವಿದ್ಯಾರ್ಥಿಗಳು ಕಲಿಯಬಹುದು ಇಲ್ಲಿ ವಿದ್ಯಾರ್ಥಿಗಳ ಕ್ಲಾಸ್ ರೂಮ್ ಗಳಿವೆ-

ಸೇವ್ ಮಾಡ್ತಾರೆ ಸರ್ವಿಸ್ ಮಾಡ್ತರೇ ಅದು ಅಲ್ಲಿ ಹೋಗಿ ಕೆಟ್ಟ ಕಂಡೀಶನ್ ಅಲ್ಲಿ ಹೋದ ವಾಹನ ಒಳ್ಳೆ ಕಂಡೀಶನ್ ಅಲ್ಲಿ ಬರುತ್ತದೆ --